ಒಂದು ರೀತಿಯಾದ ಫಿಶ್ ಆಗಿದ್ದು ಇಲ್ಲಿ ಈ ರೀತಿಯಾಗಿ ಮಂಜಿನಲ್ಲಿ ಇಟ್ಟಿರೋದನ್ನು ನೋಡಬಹುದು ಅದೇ ಯಾವದೋ ರೀತಿಯಾಗಿ ಕೆಟ್ಟೋಗದೆ ಇರಲಿ ಅಂತ ಮಂಜಿನಲ್ಲಿ ಈ ರೀತಿಯಾಗಿ ಇದನ್ನ ಇಟ್ಟಿದ್ದಾರೆ ಇದನ್ನ ನೋಡಬಹುದು.

ಹಾಗೂ ಸುತ್ತಲಿನಾ ಇಲ್ಲಿ ತುಂಬಾ ಜನರು ಇರುವುದನ್ನು ನಾವು ನೋಡುತಿವಿ ಆಟ ಆಡುತ್ತಿರುವ ಮಕ್ಕಳು ಇದು ಒಂದು ರಿತಿಯಾದ ಪಾರ್ಕ್ ಕುಡಾ ಆಗಿರುತ್ತದೆ ಇಲ್ಲೊಂದು ಮರ ಮರದ ಪಕ್ಕಾ ಇತ್ಯಾದಿ ಗೇಮ್ಸ್ಗಳು ಕುಡಾ ಇದೆ.

ಇಲ್ಲಿ ಎಲ್ಲ ವಸ್ತುಗಲ್ಲನು ಇಟ್ಟಿರ್ತಾರೆ ಒಳಗಡೆ ಹೋಗಿ ತಗೋಬೋದು